ಈ ಎಲ್ಲ ಬಹಳ ದಿನ ಎಲ್ಲ ಹೋಗ್ಬಹುದು ಯಾರ್ ಬೇಕಾದ್ರು ಹೋಗ್ಬಹುದು.

ಯಾವ್ ಜಾತ್ರೆ ಹಬ್ಬಕ್ಕೆ ಎಲ್ಲರು ಹೋದಾಗ ಬೈಕ್ ಎಲ್ಲ ಒಂದೇ ತರ ಹಾಗೆ ಒಂದೇತರ ಎಲ್ಲ--

ಆಹ್ಹ್ ಟ್ರೈನ್ ಈ ಟ್ರೈನ್ ಆಮೇಲೆ ಇದು ಗಾಂಧಿ ಪಾರ್ಕ್ ಅಲ್ಲಿ ಇದೆ.

ನೇರಳೆ ಹಣ್ಣನ್ನ ತಿಂದಾಗ ನಾಲಿಗೆಯೆಲ್ಲ ನೇರಳೆ ಕಲರ್ ಬರುತ್ತೆ--